ಈ ಒಂದು ಚಿತ್ರದಲ್ಲಿ ನಾಲ್ಕು ಐದು ವ್ಯಕ್ತಿ ಕಾಣಿಸುತ್ತಿದ್ದಾರೆ ಒಬ್ಬ ವ್ಯಕ್ತಿ ತಲೆಯ ಮೇಲೆ ಬುಟ್ಟಿಯನ್ನು ಹೊತ್ತು ಕೊಂಡಿ --

ವಿವೋ ಮೊಬೈಲ್ ಶಾಪ್ ಆಗಿದ್ದು ಇಲ್ಲಿ ಹಲವಾರು ಸಾ ಜಿಯೋ ಫೋನ್ ಮತ್ತು ಮೊಬೈಲ್ ವಿವೋ ಫೋನ್ ಗಳನ್ನು ಕಾಣಬಹುದು.

ಇಲ್ಲಿ ಕಿಟಕಿ ಮತ್ತು ಕದವನ್ನು ಕೂಡ ನಾವು ಕಾಣಬಹುದಾಗಿದೆ.

ಯ ಒಳಗಡೆ ಹೊಂದಿಸ್ ಸೆಟ್ರಸ್ ಗಳನ್ನು ಕಾಣಬಹುದು.

ಈ ಒಂದು ಚಿತ್ರದಲ್ಲಿ ಶಿಮ್ಲಾ ಹೋಟೆಲ್ ತಾಣಕಲ್ ತಳಕಲ್ ಎನ್_ಎಚ್ ಅರವತ್ತು ಮೂರು ಎಂದು ಬರೆಯಲಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಟಯರ್ ಟಯರ್ ಕಾಣಿಸುತಿದೆ ಮತ್ತು ಇಲ್ಲಿ ಕಬ್ಬಿಣದ ವಸ್ತುಗಳು ಕಾಣಿ --

ಸೈಕಲ್ ಮತ್ತು ಒಂದು ದೊಡ್ಡದಾದ ಬೈಕ್ ಅನ್ನು ಕಾಣಬಹುದು ಹಿಂದುಗಡೆ ಫ್ಯಾನ್ ಕಾಣಿಸಬಹುದು ಮತ್ತು ಇಲ್ಲಿ ಒಳಗಡೆ ಒಬ್ಬ ವ್ಯಕ್ತಿ ಕಟಿಂಗ್ ಮಾಡುತ್ತಿರುವ ವ್ಯಕ್ತಿ ಮತ್ತು ಇಲ್ಲಿ ಎರಡು ಸಣ್ಣ ಮಕ್ಕಳು ಕುಂತಿರುವುದು ಮತ್ತು ಅವರ ಮುಂದುಗಡೆ ಬಕೆಟ್ ಇರುವುದು ಕಾಣಿಸುತ್ತಿ --

ಈ ಒಂದು ಚಿತ್ರದಲ್ಲಿ ಒಂದು ರಸ್ತೆ ಕಾಣಿಸುತ್ತದೆ ಇಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾ--

ಕೆಳಗಡೆ ಒಂದಿಷ್ಟು ವ್ಯಕ್ತಿಗಳ ನಿಂತಿದ್ದಾರೆ ಮತ್ತು ಈ ವ್ಯಕ್ತಿಗಳ ಮುಂಭಾಗದಲ್ಲಿ ಪ್ರವೇಶದಲ್ಲಿ ನೀಲಿ ಮತ್ತು ಬಿಳಿ ಬಲೂನ್ ಗಳಿಂದ ಡೆಕೋರೇಷನ್ ಮಾಡಲಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡದಾದ ಗ್ರಾನೆಟ್ ಕಲ್ನಾ ಫ್ಯಾಕ್ಟರಿ ಆಗಿದ್ದು ಇಲ್ಲಿ ಆ ಬಿಳಿ ಟೈಲ್ಸ್ ಗಳನ್ನು ಮತ್ತು ದೊಡ್ಡ ದೊಡ್ಡ ಗ್ರಾನೆಟ್ ಗಳನ್ನು ನಾವು ಕಾಣಬಹುದು.

ಒಂದು ಚಿತ್ರದಲ್ಲಿ ಒಂದು ದೊಡ್ಡದಾದ ಬಂಡೆ ಕಾಣಿಸುತ್ತಿದೆ ಮತ್ತು ಮುಂಭಾಗದಲ್ಲಿ ಒಂದು ಮನೆ ಕಾಣಿಸುತ್ತಿದೆ ಮತ್ತು--

ಇಲಿ ಒಂದು ಕರೆಂಟ್ ಬೋರ್ಡ್ ಕಾಣಿಸುತ್ತದೆ ಗೋಡೆಯ ಮೇಲೆ ಒಂದಿಷ್ಟು ಕಂಬಿಗಳನ್ನು ಜೋಡಿಸಲಾಗಿದೆ.